ಹ ಇಲ್ದಿದ್ರೆ ಬೇರೆ ಸಿನೆಮಾಕ್ಕೆ ಹೋಗುವ ಅಂತ ನೀವು ಹೇಳಿದ್ರಲ್ಲ, theater ಅಲ್ಲಿ ನೋಡ್ಲಿಕ್ಕೆ ಚಂದ ಉಂಟು ಅಂತ ಅದಕ್ಕೆ . ಹೌದು ಹೌದು theater ನೋಡಿ ಹ ಅದರ effect ಅದರ ಅನುಭವ ಚೆನ್ನಾಗಿರುತ್ತೆ. ಅದು ಅಲ್ದೆ ಹ theater ಅಲ್ಲಿ ಬರುವಂತ songs ನಿಮ್ಗೆ TV ಅಲ್ಲಿ ನೋಡಿದಾಗೆ ಇರುದಿಲ್ಲ.

ನೀವು theater ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅದು ಆ song ಬೇರೆಯೆ ಇದೆ theater ಅಲ್ಲಿ

OTT ಅಲ್ಲಿ ಅವರು ಸ್ವಲ್ಪ change change ಮಾಡಿ ಮಾಡಿದ್ದಾರೆ release ಮಾಡಿದ್ದಾರೆ.

ನಾನ್ ಮತ್ತೆ ನಿಮ್ಗೆ call ಮಾಡ್ತೆನೆ ಆಯ್ತಾ ಈವಾಗ ಒಂದು call ಬರ್ತಾ ಇದೆ ನನ್ಗೆ. ಆಯ್ತ್ ಆಯ್ತ್ ಆಯ್ತು ಚಿಂತನ್ ಆಯ್ತು bye, bye.

Movie, movie ನೋಡೋದಂದ್ರ ನನಗ ಭಾಳ ಇಷ್ಟ. movie ನೋಡೊದಿಂತ ಭಾಳ ವಿಷಯ ತಿಳಕೊಂತಿವಿ ನಾವ್. ಯಾಕಂದ್ರ movie ಲಿಂತ ಅಷ್ಟ್ ಕಲಿಯೊದ್ ಭಾಳ ಐತಿ. ಎಷ್ಟೆ movie ದಾಗ ಪ್ರತಿ movie ದಾಗು ಎನರೊಂದ message ಇದ್ದೇ ಇರ್ತೇತಿ. ಯಾವ್ movie ದಾಗು ಇಂತಾ message ಇರಲ್ಲಾ ಅಂತಿಲ್ಲಾ. ಎಲ್ಲಾ movie ದಾಗು message ಇದ್ದೇ ಇರ್ತೇತಿ. ಆಮೇಲೆ movie ಲಿಂತ ನಾವ್ ಭಾಳ ಒಳ್ಳೊಳ್ಳೇ ವಿಷಯಗಳು ಹೊಸ ಹೊಸ ವಿಷಯಗಳು ತಿಳ್ಕೊಂತೀವಿ. ಕೆಲವೊಂದ್ movie ಗಳು ಇರ್ತಾವ್‌ ನಾವ್‌ ಭಾಳ inspiration ಮಾಡ್ತಾವ. ಅಂತಾ movie ಗಳು ಭಾಳ ಇಷ್ಟ ನನಗಂತು. ಯಾಕಂದ್ರ ಆಮೇಲೆ movie ನೋಡೋದ್ರಿಂದ ಎಷ್ಟ್ entertainment ಆಗ್ತೇತಿ, ಎಲ್ಲಾ. Friends ಸೇರಿ movie ನೋಡ್ತಿವಿ, ಭಾಳ ಛಂದ ಅನಸ್ತೇತಿ. ಆಮೇಲ, ಆಮೇಲ ಎಲ್ಲಾ family movie ಗಳು ಭಾಳ ಬಂದಿರ್ತಾವ family ಎಲ್ಲಾ ಕುಂತ್ ನೋಡ್ತಿವಿ ಆ time ಹೋಗಿದ್ದ ಗೊತ್ತಾಗಲ್ಲಾ ನಮಗ ಅಷ್ಟ್ ಛಂದ movie ನೋಡೋದಂದ್ರ ಭಾಳ ಇಷ್ಟ ನನಗಂತೂ. ನಾನ್‌ ಭಾಳ್‌ movie ನೋಡ್ತಿದ್ದೆ. ನಾನ್ ಎಲ್ಲಾ ಎಲ್ಲಾ language movie ನೋಡ್ತಿನಿ ನಾನ್ ನಾನ್‌ ತಮಿಳ್‌ movie ನೋಡ್ತಿನಿ ತೆಲುಗು ನೋಡ್ತಿನಿ , ಹಿಂದಿ ನೋಡ್ತಿನಿ. ಕನ್ನಡಾ ನೋಡ್ತಿನಿ. ಯಾಕಂದ್ರ ನನಗ ಕೆಲವೊಂದ್, ಕೆಲವೊಂದ್ movie ದಾಗ ಹಂಗ್ ‌story ಇರ್ತಾವ. ಹಂಗ್‌ content ಇರ್ತಾವ. ಭಾಳ ಛಂದ ಇರ್ತಾವ movie ಗಳು ಎಷ್ಟ್ ಎಷ್ಟ್ ಸಲಾ ನೋಡಿದ್ರು ಕೆಲವೊಂದ್‌ movie ಗಳಂತು ಎಷ್ಟ್ ಸಲಾ ನೋಡಿದ್ರು ಸಾಲದು. ಕೆಲವು family movie ಅದಾವ, ನಮ್ ಕನ್ನಡದಾಗ ಎಷ್ಟ ಛಂದ ಛಂದ movie ಅದಾವ. ಮದ್ಲೀನ್ movie ಗಳಂತು ಎಷ್ಟೋ ಭಾಳ ಛಂದ ಇದ್ವು. ಈಗಿನ್ ಈಗಿನ್ movie ಗಳು ಹಂಗ ಛಂದ ಅದಾವ. ಪ್ರತಿ movie ದಾಗೂ recent ಆಗಿ release ಆಗಿದ್ದ ಕ್ರಾಂತಿ movie ತಗೊಬಹುದು ನಾವು. ಎಷ್ಟ್ ಕನ್ನಡದ ಬಗ್ಗೆ ಐತಿ ಕನ್ನಡ ಸಾಲಿ ಬಗ್ಗೆ ಕನ್ನಡ school ಬಗ್ಗೆ ಐತಿ. ಎಲ್ಲಾ ಛಲೋ ಛಲೋ message ಐತಿ, ಕಾಂತಾರ movie ಬಂದಿತ್ತು. ಕಾಂತಾರ ಅಂತ ಅದ ನಮಗ್‌ ಹೆಮ್ಮೆ ನಮಗ್‌ ಕನ್ನಡ movie ಅಷ್ಟ್‌ ದೊಡ್ಡ ಮಟ್ಟದಾಗ ಇದ ಮಾಡ್ತತಲ್ಲಾ ಅಂತ. ಅಷ್ಟ ಛಂದ message ಅದಾವ ಯಾಕ ಯಾವ್ದ್‌ ಒಂದ movie success ಆಗ್ಬೇಕಂದ್ರ ಸುಮ್ಮನಿರಲ್ಲಾ ಅದರಲಿಂದ ಎಲ್ಲಾ ಭಾಳ ಇದ ಇರ್ತೇತಿ. so ಅದು ಒಳ್ಳೇ intention ಇಟ್ಕೊಂಡು movie ಮಾಡಿದ್ದಕ್ಕ. ಎಂದು ಇದಾಗಲ್ಲಾ, ಭಾಳ ಛಂದ ಇರ್ತೇತಿ, ಆಮೇಲ್‌ ನಾವೆಲ್ಲಾ ಅ college life ನ್ಯಾಗಂತು movie ನೋಡಾಕಂತು, ಭಾಳ ಹೋಗ್ತಿದ್ವಿ, ಹಂಗ್‌ class bunk ಮಾಡಿ ಹೋಗ್ತೀದ್ವಿ, ಅಂದ್ರ movie ಅಂದ್ರ ಅಷ್ಟ್ ಇಷ್ಟಾ, ನಮಗ movie ನೋಡೋದಂದ್ರ ಭಾಳ ಇಷ್ಟ ಆಮೇಲೆ ಕೆಲವೊಂದ್ movie ಗೊಳದೊಳಗ ಏನ್‌ ಅಂದ್ರ ಭಾಳ ಛೆಂದ್‌ ಇದ್ ತಗೊಂಡಿರ್ತಾ ರ message ಭಾಳ. ಛಂದ ತಗೊಂಡಿರತಾರ, ಮದ್ಲಿನ movie ಗಳೆಲ್ಲಾ ತಗೋರಿ ಗಂಧದಗುಡಿ ತಗೋರಿ, ಎಂತೆಂತಾ family movie ನೋಡ್ರಿ ಎಲ್ಲಾ ಭಾಳ ಛಂದ ಅದಾವ ಜೇನುಗೂಡು ಅಂತ ಒಂದ್ movie ಇತ್ತ್ ಹಬ್ಬಾ ಅಂತ movie ಅವೆಲ್ಲಾ family ಹೆಂಗಿರಬೇಕ್ ನಾವು ಅಣ್ಣ, ತಮ್ಮಂದಿರ ಅಂದ್ರ ಹೆಂಗಿರಬೇಕು. ಯಜಮಾನ ಅಂತ movie ಗಳು ಅದರಲಿಂತ ಎಷ್ಟ್ ಕಲತ್ಗೊಬಹುದು ನಾವು. ಭಾಳ ಆವನ್ನ ಮನ್ಯಾಗ problem ಆಗಿತ್ತಂದ್ರ movie ನೋಡಿದ್ರ ನಮಗ್‌ solve ಆಗ್ತೇತಿ. ಅಷ್ಟ ನಾವು movie ಲಿಂತ ಕಲ್ತಕೊಬಹುದು ಹೊಸ ಹೊಸ ವಿಷಯಗಳನ್ನ ಕಲ್ತಗೊಬಹುದು. ಆಮೇಲ್‌ ಎಶ್ಟ್ ಛಲೋ ಛಲೋ movie ಅದಾವ ಕೆಲವೊಂದ್ movie ಭಾಳ suspense movie ಇರ್ತಾವ ನಮಗ ಅದರಿಂದ ಏನಾಗ್ತೇತಿ mind power ಹೆಚ್ಚಾಗತೈತಿ ಓ ಹೆಂಗಿರತೇತಿ ಯಾವ. ಥರಾ solve ಮಾಡ್ತಾರಾ, ಯಾವ ಥರಾ ಇದ ಆಗ್ತೇತಿ ಅನ್ನೋದ್‌ ನಮಗ ಭಾಳ ಕುತೂಹಲ ಮೂಡಸ್ತೇತಿ, ಆಮೇಲ ಅದರ್ದ trick ಗಳು ನಮಗ್ ಗೊತ್ತಾಗ್ತಾವ. ಕೆಲವು movie ಆ ಥರಾ ನಮ್ಮ್‌ mind power ಹೆಚ್ಚ ಮಾಡ್ತಾವ ನಮಗ್‌. ಅಂತ movie ನಮಗ್ ಭಾಳ ಇಷ್ಟಾ ನೋಡಾಕ. ಏನೋ ಒಂದ್‌ case ಇರಬೋದ್, ಏನೋ ಒಂದ್‌ solve ಆಗೋ ವಿಷಯಾ ಇರಬೋದು, ಅದೇನೊ thrilling movie ಇರಬೋದು, ಭಾಳ. ಛಂದ್‌ ಇರ್ತಾವ ತೆಲುಗು ತೆಲುಗು ಏನ್‌ ತಮಿಳ್ನ್ಯಾಗ movie ಐತ ಒಂದ್ detective ಅಂತ, ಅದ್‌ movie ನೋಡಿದ್ರ ಎಸ್ಟ್‌ ಮನಷ್ಯಾಗ ಆ movie ನೋಡಿದ್ಮೇಲೆ detective ಆಗಬೇಕ ಅನ್ಸತಿತ್ತ, ಆ ಛಂದ, ಎಸ್ಟ್ ಛಂದ ಐತಿ movie ಹಂಗ್‌ ಭಾಳ ಹಿಂಥಾವ movie ಭಾಳ ಅದಾವ, ಹಿಂಥಾವ ಉದಾಹರಣೆ ಕೊಡಾಕ ಹೊದ್ರ ಸಾಲಲ್ಲಾ, ಅಷ್ಟು movie ಅದಾವ ಸಿಕ್ಕಾಪಟ್ಟೆ. ಪೋಲೀಸ್‌ ಆಗ್ಬೋದ್, ಎಷ್ಟೋ movie ನೋಡಿ ಎಷ್ಟೋ ಜನಾ ಪೊಲೀಸ್‌ ಆಗಬೇಕಂತ inspire ಆಗ್ತಾರಾ. ಎಷ್ಟ ಛಂದ್ ಛಂದ್‌ ಅದಾವ DC ಆಗಬೇಕಂತ inspire ಆಗ್ತಾರಾ. movie ಲಿಂತ ನಾವು ಅಷ್ಟು ಹೊಸ ಹೊಸ ವಿಷಯಗಳು ಕಲ್ತಕೊತೀವ್‌ ಅಂದ್ರ ಅ ಸಾಕ, ಎಸ್ಟ್‌ ಕಲ್ತಕೊತೀವ್‌ ಅಂತ ನಮಗ ಗೊತ್ತದ. ಆಮೇಲೆ ಎಷ್ಟು ಭಾಳ ಐತಿ ಅದರೊಳಗ ತಿಳಕೋಳುವಂಥಾದು. ಆಮೇಲ್‌ ಮೂ ಆಮೇಲ್ ಎನಂತಾರೆ ನಾವು ವ family ಎಲ್ಲಾ ಕುಂತ್ ನೋಡ್ತೀವಲ್ಲಾ ಅದು ಅಂತೂ ಭಾಳ ಮಸ್ತ್‌ ಮಸ್ತ್ ಐತಿ, family ಎಲ್ಲಾ theater ಕ ಹೋಗೋದಾಯ್ತು, ಮನ್ಯಾಗ ಕುಂತ ನೋಡೋದನ್ನ ನಮಗ್‌ ಭಾಳ ಛಂದ ಅನಸ್ತಿತ್ Sunday Saturday ಬಂತಂದ್ರ ನಮಗ ನಾವ್‌ ಎಲ್ಲಾ ನಾವ್‌ ಅಪ್ಪಾ, ಅಮ್ಮಾ ಎಲ್ಲಾರಿಗೂ. ಕೂರ್ಸ್ಕೊಂಡ ನೋಡ್ತಿದ್ದೆ, ಅವಾಗ ಹೊಸಹೊಸ picture ಹಾಕತಿದ್ರು Sunday Saturday ಗೆಲ್ಲಾ, ಯಾವಾಗರೊಮ್ಮೆ ಹಿಂಗ್‌ ಸಂಜೆ ಆರಘಂಟೆಗ picture ಹಾಕಿದ್ರ ರಾತ್ರಿ ಒಂಭತ್ತ್‌ ಘಂಟೆತನ ನಾವ್‌ ಎದ್ದೇಳ್ತಾ ಇರ್ಲಿಲ್ಲ ಅಷ್ಟ್ ಛಂದ ಅನ್ಸ್ತಿತ್ ಎಲ್ಲಾರು ಕೂತುನೋಡತಿದ್ವಿ. ಎಲ್ಲಾರೂ ಕೂತ್ enjoy ಮಾಡತಿದ್ವಿ. ಅದೇನೋ ಒಂದ family bonding ಬರ್ತೇತಿ, ಅದರಲಿಂತ್ movie ಲಿಂತ್‌ ಅ ಯಾರೋ ಒಬ್ಬ. ಮನ್ಯಾಗ ಹೊಂದಾಣಿಕಿ ಇರ್ಲಾರದವ ಅಂತಂದ್ರ fa movie ನೋಡೊ ಸಂಬಂದಂತು ಬಂದ್ ಕುಂತ್ಕೊಂ ತಿದ್ದ, ಅಂದ್ರ ಅದರಲಿಂತ ಅಷ್ಟೂ ಒಳ್ಳೇ ಬಾಂಧವ್ಯ ಬೆಳಿತಿತ್ತು, ಅಷ್ಟ ಚ movie movie ಆ power ಐತಿ movie ಗ ಆ ಶಕ್ತಿ ಐತಿ ಅಷ್ಟು ಎಲ್ಲಾರು ಕೂಡಿ ನೋಡೊಂಗ ಇದು ಮಾಡತೈತದು, ನಾವೆಲ್ಲಾ friends ಅಂತು. friends ಅಂತು ಎಷ್ಟ್ entertainment ಮಾಡತಿದ್ರ ನಾವ್ movie ಲಿಂತ‌ ಅಬಬ ಸಾಕ~ ಸಿಕ್ಕಾಪಟ್ಟೆ ‌entertainment ಮಾಡ್ತಿದ್ವಿ ನಾವ್, ನಾವಂತು ಒಂದ್ ಊರಲಿಂತ ಇನ್ನೊಂದ್ ಊರಿಗ್ ಹೋಗಿ movie ನೋಡತಿದ್ವಿ ಭಾಳ ಅ ಮನ್ಯಾಗ ರೊಕ್ಕಾ ಇಸ್ಕೊಂಡು ಏನೇನ ಮಾಡಿ ಒಟ್ಟ್ movie ನೋಡೋದ ಬಿಡ್ತೀದ್ದಿಲ್ಲಾ. ಅಷ್ಟ್ ನಾವು movie ಗೆ ಅ ಇದಾಗಿದ್ವಿ. ಯಾಕೆಂದ್ರೆ ಕೆಲವೊಂದು movie ಅಷ್ಟು ಛಂದ ಇರ್ತಾವ, ಅಷ್ಟ್‌ interesting ಇರ್ತಾವ. ಅಷ್ಟ ಒಳ್ಳೊಳ್ಳೆ message ಇರ್ತಾವ, ಭಾಳ ಛಲೋ ಛಲೋ ಇರ್ತಾವ, family message ಕನ್ನಡದಾಗ ರಾಜಕುಮಾರ ಅಂತ movie ನೋಡ್ರೀ ಪುನೀತರಾಜ್‌ ಕುಮಾರವ್ರದ ಎಷ್ಟ ಛಂದ ಐತಿ ಎಷ್ಟು ತಂದೆ ತಾಯಿಗ ವೃದ್ಧಾಶ್ರಮದಾಗ ಬಿಡಬಾರದು ಅನ್ನೋದು ಅದರ ಬಗ್ಗೆ ಎಷ್ಟ್ . ಒಳ್ಳೆ message ಐತಿ, ಅದು ಈಗಿನ್ನವ್ರ ನೋಡಬೇಕಂತ ಉತ್ತಮವಾದ movie ಅಂದ್ರ ಅದ್‌, ಯಾಕಂದ್ರ ಈಗಂದ್‌ movie ಭಾಳ ಛಂದ ಇರ್ತಾವ, ಭಾಳ ಯಾವಾಗ್ಲೆ movie ಮದ್ಲಿಂದಿಡಿದು ಈಗಿಂತನ ಪ್ರತಿಯೊಂದ movie ದಾಗೂ ಒಂದೊಂದ್ message ಇದ್ದೇ ಇರ್ತಾವ. ಇಂತಾದ್ರೊಳಗ್ message ಇಲ್ಲಾ ಅಂತಲ್ಲಾ ಪ್ರತಿ movie ದಾಗೂ ಏನರ ಒಂದ್‌ ಒಳ್ಳೇ message ಇದ್ದೇ ಇರ್ತಾವ. ನಾವ್‌ ನೋಡ್ಬೇ ಕ್ ಅಷ್ಟೇ. ನಾವ್‌ ನೋಡಿ ಅದು ಆ mo ಬರೇ movie ನೋಡೋದ್ ಮಾತ್ರ ಅಲ್ಲಾ ಅವು ತಗೊಂಡ್ವೆಂದ್ರ ನಮ್ಗ್ ಇನ್ನು ಛಂದ್‌ ಅದ ಜೀವನ್ದಾಗ್‌ so ಇಷ್ಟೇಲ್ಲಾ, ಅನಕೂಲ ಅದಾವ movie ಲಿಂತ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ movie ನೋಡೋದಂದ್ರ ನನಗೆ ಯಾವದೇ ಹೊಸ movie release ಆಗ್ಲಿ ಹೋಗ್ತೇನಿ, ಯಾಕಂದ್ರ ನಮಗ್‌ ಗೋತ್ತೆ. ಇರಲ್ಲಾ ಅದರೊಳಗ ಎಷ್ಟ ಛಲೋ content ಇರ್ತಾವಂತ. ಯಾಕ ಕಾಂತಾರ movie ಬಂದಾಗ ನಮಗ್‌ ಗೊತ್ತಿರಲಿಲ್ಲಾ ನಾವ್‌ ಹೋಗಿ ನೋಡಿದ್ರಲ್ಲಾ ಗೊತ್ತಾಗೋದು. ಅಷ್ಟ ಛಂದ ಅದಾವ, ನಾನಂತು ಮೂರ್ ಸಲಾ ಹೋಗಿ ನೋಡೆದೆನ ಆ movie ಯಾಕಂದ್ರೆ ಎಷ್ಟ್‌ ದೇವರ್ ಬಗ್ಗೆ ಐತಿ ಎಷ್ಟ್‌ ಈಗೀನ ಇದರೊಳಗ ಆಧ್ಯಾತ್ಮ ಬಗ್ಗೆ ಎಷ್ಟೋ ಜನಕ್ ಆಧ್ಯಾತ್ಮ ಕಡೆ ಅದು ಒಲವು ಮಾಡಸ್ತ ಆ movie .

ಹಾ, ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ? ಹಾ. ನಾನ್ ಕೂಡ ಚೆನ್ನಾಗಿದ್ದೇನೆ. ಊಟ . ಹಾ. ಊಟ ಆಯ್ತು, ನಿಮ್ದಾಯ್ತ?

ಹಾ, ಆಮೇಲೆ ಮತ್ತೇನ್ ವಿಶೇಷ? ಹಾ, ವಿಶೇಷ ಏನಿಲ್ಲ. ಮೊನ್ನೆ . TV ಅಲ್ಲಿ ನೋಡಿದೆ, ನಿಮ್ಮೂರಲ್ಲಿ ಜೋರು ಮಳೆ ನೆರೆಯದ್ದೆಲ್ಲ ತೋರಿಸ್ತಾ ಇದ್ರು.

ಅದಕ್ಕೇ call ಮಾಡಿದ್ದು, ಹೇಗಿದೆ ಅಂತ . ಹೌದು. ನಮ್ಮಲ್ಲಿ ಒಂದಿವ್ಸ ಬಿಟ್ಟು ಒಂದಿವ್ಸ, ಒಂದೊಂದ್ ದಿವ್ಸ ಒಂದೊಂದ್ ಊರಲ್ಲಿ ಬರ್ತಾ ಇದೆ. ವಿಪರೀತ . ಮಳೆ, ಆಮೇಲೆ ವಿಪರೀತ ಬೆಳಿಗ್ಗೆ ಹೊತ್ತಿಗೆ ಚಳಿ.

ಪುನ: ಒಂದು ಹನ್ನೊಂದ್ ಹನ್ನೆರಡ್ ಗಂಟೆ ಹೊತ್ತಿಗೆ, ಸೆಖೆ start ಆಗುತ್ತೆ. ಅಂಥಾ ವಿಚಿತ್ರ weather ಈ ವರ್ಷ.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

ನಮ್ಮೂರಲ್ಲಿ ಅಷ್ಟೇನಿಲ್ಲ. ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಚಳಿ ಇರ್ತದೆ.

ಚಳಿ ಅಂದ್ರೆ office ಗೆಲ್ಲ ಬರೋಕಾಗುದಿಲ್ಲ, sweater ಹಾಕೊಂಡೇ ಬರ್ಬೇಕು.

ಮತ್ತೇ ಹನ್ನೊಂದ್ ಘಂಟೆ ಹೊತ್ತಿಗೆ, ಸೆಖೆ ಆಗ್ಲಿಕ್ಕೆ ಶುರು ಆಗ್ತದೆ. .

ಹಾ ಬೇಸಾಯ ಎಲ್ಲ ಆಯ್ತು. ಅಂದ್ರೆ . ಮಳೆಯೆಲ್ಲ ಬರೋದಲ್ಲ, ಜೋರು?

ಅಕ್ಟೋಬರ್ ಹೊತ್ತಿಗೆ ಮಳೆ ಶುರು ಆಯ್ತು ಅಂತ ಹೇಳಿ, ಬೇಗನೇ ಎಲ್ಲ ಮುಗಿಸಿದ್ವಿ, ಕಟಾವ್ ಎಲ್ಲ.

ಇಲ್ದಿದ್ರೆ ಅದು ಮಳೆಗೆ ಒದ್ದೆ ಆಗುದು. . ಒಣಗುದಿಲ್ಲ.

ಹಾ. ಅದಕ್ಕೆ ಬೇಗನೇ ಮುಗ್ಸಿದ್ದು ಈ ಸಲ. ಹಾ. second ಬೆಳೆ ಯಾವಾಗ start ಮಾಡುದು? ಹಾ. ಎರಡ್ನೇದ್ದಿನ್ನು, ಅಂದ್ರೆ ಡಿಸೆಂಬರ್ ಹೊತ್ತಿಗೆ ಹಾಕ್ತಾರೆ, ಬಿತ್ತಿ ಎಲ್ಲ.

ಜನವರಿ ಹೊತ್ತಿಗೆ ಒಂದು start ಮಾಡಿದ್ರು, ಮಾರ್ಚ್ ಹೊತ್ತಿಗೆ ready ಆಗ್ತದೆ, ಮಾರ್ಚ್.

ಹೆಚ್ಚಿನ ಜನ್ರು ಈಗ, ಕರಾವಳಿ side ಗೆ ಹೆಚ್ಚಿನವರಿಗೀಗ ಭತ್ತದ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.

ಈ ಒಂದು ಮೂರು, ನಾಕು ವರ್ಷದಿಂದ, ಎಲ್ಲ ಹಡಿಲು ಬಿದ್ದ ಗದ್ದೆಗಳೆಲ್ಲ ಕೃಷಿಗೆ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ. ಹಾ. ಆದ್ರೆ weather ಮಾತ್ರ ಯಾವಾಗ ಮಳೆ ಬರುತ್ತೆ ಅಂತ ಹೇಳಿಕ್ಕೆ ಆಗುದಿಲ್ಲ . ಹೌದು, ಹೌದು. ಅದೇ ವಾಯುಭಾರ ಕುಸಿತ ಅಂತ ಹೇಳಿ. ವರ್ಷದಲ್ಲಿ ಎರಡು ಮೂರು ಸರಿ ಬಂದೇ ಬರ್ತದೆ. ಹಾಗೆ ಈ ವರ್ಷವೂ ಕೂಡ ಮಳೆ ಜಾಸ್ತಿ ಬಂತು. ಹೌದೌದು. ಜೂನ್ ನಲ್ಲಿ ಬೆಳ್ದಿದ್ದೆದೆಲ್ಲ ಖಾಲಿ ಮಳೆಗೇ ಹೋಗ್ತದೆ.

ಅಂದ್ರೆ ಬಿತ್ತಿದ್ದೆಲ್ಲ ಒಂದ್ಸಲ ಎಲ್ಲ ಹೋಗ್ತದೆ.

ಮತ್ತೆ, ಕೊಯ್ಯೊ ಹೊತ್ತಿಗೆ, ಮಳೆ ಬರ್ತದೆ ಅವಾಗ್ಲೂ .

ಏನೇ ಬೆಳ್ದಿದ್ರೂ ಕೂಡ ಜನವರಿಯಲ್ಲಿ ಬೆಳ್ದದ್ದೆ ಮಾತ್ರ ಅಂದ್ರೆ.

ಏಪ್ರಿಲ್ ಹೊತ್ತಿಗೆಲ್ಲ ಬಿಸಿಲು ಇರ್ತದಲ್ಲ, ಅದೊಂದು ಕೈಗೆ ಬರ್ತದೆ.

ಹೌದ್ ಹೌದು ಹೌದು. ಜಾಸ್ತಿ ನೀರಿದ್ದಲ್ಲಿ ಮಾತ್ರ, ಎರಡ್ನೇ ಬೆಳೆ ಮಾಡ್ಲಿಕ್ಕೆ ಹೊರಡ್ತಾರೆ, ನೀರು ಕಡಿಮೆ ಆದ್ರೆ, ಭತ್ತ ಒಳ್ಳೇದಾಗೂದಿಲ್ಲಲ್ಲ.

ನಿಮ್ಮೂರಲ್ಲಿ ಚಳಿ ಎಲ್ಲ ಜೋರ್ ಇದ್ಯಾ ಇವಾಗ? ನಮಲ್ಲಿ ಅದೇ, ಬೆಳಿಗ್ಗೆ ಹೊತ್ತಿಗೆ ಒಂದು ಒಂದು ರಾತ್ರಿ ಒಂದು ಎರಡು ಮೂರು ಗಂಟೆ ನಂತ್ರ ಸ್ವಲ್ಪ cold ಇರ್ತದೆ, ಒಂದು ಆರುವರೆ ಏಳ್ ಗಂಟೆವರಗೆ ಸ್ವಲ್ಪ ಚಳಿ ಇರ್ತದೆ.

ಆನಂತ್ರ ಬಿಸಿಲೆಲ್ಲ start ಆದ ಕೂಡ್ಲೆ, ಸೂರ್ಯ ಉದಯಿಸಿದ್ ಮೇಲೆ, ಕಡಿಮೆ ಕಡಿಮೆ ಆಗ್ತದೆ ಮತ್ತೆ.

ಹನ್ನೊಂದು ಗಂಟೆಗೆಲ್ಲ ಚಳಿ start ಹೇ ಇದು ಸೆಖೆ start ಆಗ್ತದೆ.

ಹೌದ್ ಹೌದು. vehicle ಗಳ ಹೊಗೆ, ಅದ್ ಇದು ಹೇಳಿ.

ಹೌದು. ಬಿಸ್ಲು ಕೂಡ ಜೋರೇ .

ಹಾ, ನಾನ್ ನಿಮ್ಗೆ, ಮತ್ತೆ call ಮಾಡ್ತೇನೆ, ಈವಾಗ ಒಂದ್ call ಬರ್ತಾ ಇದೆ.

ಆ ಚೈತ್ರ ಮತ್ತೆ ಹೇಗಿದ್ದೀಯ? ಆ ನಾನ್ ಆರಾಮ, ನೀನ್ ಹೇಗಿದ್ದಿ? ನಾನ್ ಕೂಡ ಚೆನ್ನಾಗಿದ್ದೇನೆ, ಮನೆಲೆಲ್ಲಾ ಹೇಗಿದ್ದಾರೆ? ಮನೆಲೆಲ್ಲಾ ಹುಷಾರಿದ್ದಾರೆ, ನಿಮ್ಮ ಮನೆಯಲ್ಲಿ? ನನ್ನ ಮನೇಲಿ ಕೂಡ ಹುಷಾರಿದ್ದಾರೆ.

ತಿಂಡಿ dosa ಇತ್ತು, buns ಇತ್ತು.

ಮತ್ತೆ ತುಂಬಾ ದಿವಸ ಆಯ್ತಲ್ಲ phone ಮಾಡಿ. ಅದೇ ಹೀಗೆ ಮಾಡಿದ್ದು ನೆನಪಾಯ್ತು ಸ್ವಲ್ಪ ಮಾಡುವ ಅಂತ. ನಾಡಿದ್ದು friend ಇದ್ದು ಮ~ ಮದ್ವೆ ಅಲ್ಲ? ಹ ಅದಕ್ಕೇನೆ ಹೇ~ ಕೇಳುವ ಅಂತ ಹೇಳಿ ಮಾಡಿದ್ದು. ಹ್ಮ್ ಅದೇ.

ಹ್ಮ್ ಮದ್ವೆಗೆ ಹೊ~ ಹೋಗುವ ಅಂತ ಅದೇ ಬಟ್ಟೆದೆಲ್ಲ ತೊಗೊಳ್ಬೇಕಲ್ಲ ಒಟ್ಟಿಗೆ ಹೋಗುವ ಅಂತ.

ಎಲ್ಲಿಗೆಸ ಆಗ್ಬೋದು ಇಲ್ಲೇ ಹತ್ತಿರ Udupi ಯಲ್ಲಿ ಎಲ್ಲಿಗಾದ್ರೂ ಹೋಗುವ. ಹ್ಮ್, ಅದೇ ನೀನು free ಇರುವಾಗ phone ಮಾಡು.

ಮತ್ತೆ ಅವ್ಳಿಗೆ ಎಂತ ಇದು ಕೊಡುದು ಉಡುಗೊರೆ ಎಂತ ಕೊಡುದು ಅಂತ? ಎಂತಸ ಆಗ್ಬೋದು ಎಲ್ಲಾ ಒಟ್ಟಿಗೆ friends ಎಲ್ಲಾ ಒಟ್ಟಿಗೆ ಸೇರಿ ಕೊಡುವ ಎಂತಾದ್ರು ಒಂದು ಒಳ್ಳೆ gift . ಅದೇ ಒಂದೇ ತರ ಬಟ್ಟೆ ತೊಗೊಳ್ವನ ಅಂತಲ್ಲ. ಹ ಒಂದೇ ತರ ತಕೊಳುವ. ಯಾವ್ದು ಸೀರೆ, ಸೀರೆ ಆಗ್ಬೋದಲ್ಲ ಮದ್ವೆಗೆ? ಹಾ ಮದ್ವೆಗೆ ಈಗ ಎಲ್ಲರ್ಸ ಸೀರೆ ಹಾಕುದಲ್ಲ, ಸೀರೆನೆ ಹಾಕುವ ನಾವುಸ.

ಮಾದ್ರಂಗಿಗೆ ಎಂತಾದ್ರು ಒಂದು same dress ತಕೊಳ್ಳುವ ಎಲ್ಲಾ friends .

ಹಾ ಒಂದೇ colour ಅದ್ದು .

ಆ ಅದೇ group ಎಲ್ಲಾ ಸೇರಿ.

ಹ್ಮ್, ಅದೇ ಯಾವ್ದು ಹಾಡೆಲ್ಲ?

ಹ ಹಾಡೆಲ್ಲ ಹೇಳುವ ಎಲ್ಲಾ ಒಟ್ಟಿಗೆ, ಕೇಳುವ gro~ friends ಹತ್ರ. ಹ್ಮ್, ನಮ್ಮದು group ಉಂಟಲ್ಲ mobile ಅಲ್ಲಿ. ಹಾ ಅದ್ರಲ್ಲೇ ಕೇಳುವ. ಹೇಳುವ, ಆ ಯಾವಾಗ ಇದು free ಇರ್ತಾರೆ. ಹಾ ಬಟ್ಟೆಯದ್ದುಸ ಹೇಳುವ ಎಲ್ಲಾ ಒಂದೆ ತರದ್ದು ಹಾಕುವಂತ. ಹೌದೌದು, ಒಂದು ದಿವಸ ನಾವೆಲ್ಲ ಸಿಗುವ.

ಅವರ್~ ಅವರ್ಸಾ ಮದ್ವೆಗೆ ಬಟ್ಟೆ ತೊಗೊಳುದಾದ್ರೆ ನಾವ್ ಒಟ್ಟಿಗೆ ಹೋಗುವ ಅಂತ. ಹಾ ಎಲ್ಲರಿಗೆ ಒಂದೆ ತರದ್ದು ತಕೊಳ್ಳುವ ಅಂತ ಹೇಳುವ. ಅದೇ, ಒಂದೇ ಅಂಗಡಿಯಲ್ಲಿ ತೊಗೊಳ್ಬೋದಲ್ಲ.

ಆ ಇಲ್ಲಿ Geethanjali ಯಲ್ಲೆಲ್ಲ ಕಡಿಮೆಯಾಗಿ ಸಿಗ್ತದಲ್ಲ ಸೀರೆಯೆಲ್ಲಾ. ಈಗ, ಈಗ ಇದು ಕಡಿಮೆಗೆ ಸಿಗ್ತದ ಏನಾದದ್ರು, ಹೀಗೆ?

ಎಂತ ಅವಳಿಗೆ gift ಕೊಡ್ಲಿಕ್ಕಾ? Gift ಅದೇ gift ಗೆ ಮತ್ತೆ ನಮ್ಗೆ ಕೂಡ ಆಗ್ತದಲ್ಲ.

ಅದೇ, ನೋಡುವ. ಒಂದು ಒಂದ್ ಎರಡು ವಾರ ಇರುದಲ್ಲ ಎರಡು ಮೂರು ವಾರ ಏನೋ ಇದೆ ಅಲ್ಲ.

ಎಂತ ಕೇಳುವ ಅಂತ ಹೇಳಿ call ಮಾಡಿದ್ದು. ಹಾ ಅದೇ, ಎಂತ, ಹೊ~ ಹೇಗೆ ಹೋಗುದು?